ಈ ಚಿತ್ರದಲ್ಲಿ ಕಾಣುವ ಹಾಗೆ ಮಕ್ಕಳು ವಿವಿಧಾತರಹದ ಬಣ್ಣಗಳಿಂದ ಪೇಂಟಿಂಗ್ ಮಾಡುತಿದ್ದರೆ ಪೇಂಟಿಂಗ್ ಅಂದ್ರೆ ಮಕ್ಕಳಿಗೆ ತುಂಬಾ ಇಷ್ಟ ಆದ ಕರಣ ಮಕ್ಕಳು ವಿವಿಧತರಹದ ಚಿತ್ರದೊಂದಿಗೆ ಪೇಂಟಿಂಗ್ ಮಾಡಿ ಅಧ್ಯಾಪಕರಿಗೆ ನೀಡುತ್ತಿದ್ದಾರೆ.

ಈ ಚಿತ್ರದಲ್ಲಿ ಕಾಣಿಸುವ ಹಾಗೆ ವಿಷಾಕ ಎಂಬ ಡೈರಿ ಪಾರ್ಲರ್ ಅಂಗಡಿ ಕಾಣಿಸುತದ್ದೆಇಲ್ಲಿ ಎಲ್ಲತರದ ಹಾಲಿನಿಂದ ಮಾಡಿದ ಯೋಗರ್ಟ್ ಹಾಗು ಲಸ್ಸಿ ಕ್ರೀಮ್ ಮಿಲ್ಕ್ ಶೇಕ್ ಐಸ್ ಕ್ರೀಮ್ ಎಲ್ಲತರಹದ ಐಟಮ್ಸ್ ದೊರೆಯುತ್ತದ್ದೆ ಹಾಗು ಕಸ್ಟಮರ್ ತುಂಬಾ ಚೆನ್ನಾಗಿ ಐಟಮ್ಸ್ ಅನ್ನು ತೇ ತೆಗೆಯುತ್ತಿದ್.

ಈ ಚಿತ್ರದಲ್ಲಿ ಕಾಣಿಸುವಹಾಗೆ ಒಂದು ಸಿಹಿಯಾದ ಕಪ್ಪು ದ್ರಾಕ್ಷಿ ಕಾಣಿಸುತಿದ್ದೆ ಇದು ಎಲ್ಲ ಮಕ್ಕಳಿಗೆ ತುಂಬಾ ಇಷ್ಟ ಆಗಿರುವ ಹಣ್ಣು ಇದು ತುಂಬಾ ಸಿಹಿ ಹಾಗು ಮನಸ್ಸಿಗೆ ತುಂಬಾ ಆನಂದ ನೀಡುತ್ತದ್ದೆ.

ತುಂಬಾ ಚೆನ್ನಾಗಿ ಕಾಣಿಸುತದ್ದೆ ಇಲ್ಲಿ ನೀರು ಬೀಳೋದು ಹಾಗು ಸೂರ್ಯೋದಯ ಇಲ್ಲಿ ತುಂಬಾ ಚೆನ್ನಾಗಿ ಕಾಣು--

ಈ ಚಿತ್ರದಲ್ಲಿ ಒಂದು ಕ್ರಿಕೆಟ್ ಆಹ್ಹ್ ಆಟ ಹುಡುಗರು ಕ್ರಿಕೆಟ್ ಆ ಆಟ ಆಡುತಿದ್ದರೆ ಕ್ರಿಕೆಟ್ ಎಲ್ಲ ಜನರಿಗೆ ತುಂಬಾ ಇಷ್ಟ ಆಗಿರೋ ಆಟ ಹಾಗೂ ಇದೊಂದು ಮ್ಯಾಚ್ ಮುಖಂತರ ಹುಡುಗರು ಆಟವಾಡುತಿದ್ದರೆ.